ಹುಡುಗ ಫೋಟೋ ವನ್ನು ತೆಗಿಸಿಕೊಳ್ಳುತಿದ್ದಾನೆ ಇದೋಂದು ಸೆಲ್ಯೂನ ಆಗಿದೆ ಸೆಲ್ಯೂನ ಲ್ಲಿ ಈ ಹುಡುಗ ನಿಂತುಕೊಂಡು ಫೋಟೋ ವನ್ನು ತೆಗೆದುಕೊಳ್ಳುತಿದ್ದಾನೆ ಸುತ್ತಲು ಸೆಲ್ಲಿ ನ ರೀತಿಯಲ್ಲಿ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತ ಇದೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತ ಇದೆ .

ಇಬ್ಬರು ವ್ಯಕ್ತಿಗಳು ಒಬ್ಬರಗೆ ಕುಳಿತುಕೊಂಡಿದರೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯಿದ.

ನೋಡಲು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತಿದೆ ತುಂಬಾ ಎತ್ತರವಾದ ಕರಡಗಳಿಂದ ಕೂಡಿದೆ ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಇಲ್ಲೇ ಇರುತಾನೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ವ್ಯಕ್ತಿ ನೋಡಲು ತುಂಬಾ ಚೆನ್ನಾಗಿ ತುಂಬಾ ಟ್ರೀಟ್ಮೆಂಟ್ ಗಳಿಂದ ಕೂಡಿದೆ.